ಜನರು ಕೂಡ ಕೂತಿದ್ದಾರೆ ರೋಡು ಬದಿಯಲ್ಲಿ ಬಕೇಟುಗೆ ತಕ್ಕಡಿ ಕಲ್ಲು ಕೂಡ ಇದೆ.

ಒಂದು ಪಾರ್ಕ್ ಇದೆ ಒಂದು ರೂಡಿ ದೆ ದೊಡ್ಡ ದೊಡ್ಡ ಮರಗಳಿದೆ ಪವರ್ ಕಂಬಗಳು ಸಹ ಇದೆ.